ಇದು ದೊಡ್ಡದಾ ಕಡವಾಗಿದ್ದು ಸುತ್ತಲು ಗಿಡ ಮರಗಳಿಂದ ದೊಡ್ಡದಾ ಕಡವಾಗಿದ್ದು ರೋಡ್ ಸೈಡಿನ ರೀತಿಯಲ್ಲಿ ಕಾಣಿಸುತ್ತಿದೆ.

ಬಟ್ಟೆಯ ಷೋರೂಮ್ ಆಗಿ ನೋಡಲು ತುಂಬಾ ಚೆನ್ನಾಗಿದೆ ಕಲರಫುಲ್ ಆದ ಬಟ್ಟೆಗಳು ಕೂಡ ಇಲ್ಲಿ ದೊರೆಯುತವೇ ನೋಡಲು ತುಂಬಾ ಚೆನ್ನಾಗಿದೆ ಶರ್ಟ್ಗಳು ಹಾಗೂ ಟಾಪಗಳು ಎಲ್ಲಾ ತರಹದ ಬಟ್ಟೆಗಳು ಇಲ್ಲಿ ದೊರೆಯುತವೇ ಲೈಟಿಂಗ್ಸ್ ಇಂದ ಕೂಡಿದೆ ಇದು ಬಹಳಾ ತುಂಬಾ ಚನ್ನಾಗಿ--